ಬಿಲ್ಡಿಂಗ್ನ ಹೊರಾಂಗಣದಲ್ಲಿ ಸ್ವಿಮ್ಮಿಂಗ್ ಪೂಲು ಪಾರ್ಕು ದೊಡ್ಡ ದೊಡ್ಡ ಕಿಟಕಿಗಳು ಇದೆ. ಮೇಲಿಂದ ಛಾವಣಿ ಬಂದಿರುತ್ತದೆ ಇದರ ಮಧ್ಯದಲ್ಲಿ ನೀರು ಅಥವಾ--

ಇದು ರಾಜಕುಮಾರ್ ಅವರ ಸ್ಟೇಚು ಆಗಿರುತ್ತದೆ. ಇದು--

ಅಲಂಕಾರಿಕವಾಗಿ ಹೂವುಗಳನ್ನು ಹಾಕಿದಾರೆ-- ಹಸಿರು ಕೆಂಪು ಬಿಳಿ ಮತ್ತು ಪೀಠಗಳಿಗೆ ಹಾಕಿರುವಂತಹ--